ಇಲ್ಲಿ ಅಂಗಡಿಗಳಿದ್ದಾವೆ ಬಿಲ್ಡಿಂಗ್ಗಳಿದವೆ ದುಡ್ಡಿನ ಬಾಕ್ಸ್ಗಳು ಇದೆ ಮತ್ತೆ ಒಂದು ಬೈಕ್ ಇದೆ ಎರಡು ಬೈಕ್ ಗಳಿದ್ದವೆ ಒಂದು ಸ್ಕೂಟಿ ಇದೆ ಒಬ್ಬ ವ್ಯಕ್ತಿ ಮಾಸ್ಕಗಳನ್ನು ಹಾಕೊಂಡು ಹೋಗ್ತಾ ಇದ್ದಾನೆ.

ಇದು ಎರಡು ಗೇಟ್ಗಳು ಇದಾವೆ ಸ್ಟೆಪ್ಸ್ ಗಳು ಇದಾವೆ ಇಲ್ಲೊಂದು ಬಿಲ್ಡಿಂಗ್ ಇದೆ ಮೇಲ್ಗಡೆ ಒಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡಿತಾ ಇದೆ ತೆಂಗಿನ ಮರ ಇದೆ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಮಗುವನ್ನು ಎತ್ತುಕೊಂಡು ನಿಂತ್ಕೊಂಡು ಇದ್ದಾರೆ ..